ಸಮಾನ್ ಆ ಸಮಾನಗೋಸ್ಕರ ಹೇಳ್ಕೊಂಡು ಅವರು ಬರ್ತಾರೆ ಆಮೇಲ್ ಜೊತೆಗೆ ಕ್ರಿಸ್ಮಸ್ ನಡದಾಗ ಅಲ್ಲಿ ಪೂಜೆ ಆಮೇಲೆ ಸಂಭ್ರಮ ಎಲ್ಲವೂ--

ಆರ್ಡರ್ ಮಾಡಿ ಫುಡ್ ತಿಂದಿ ಖುಷಿಪಡ್ತಾರೆ ಈವನ್ ರೂಮ್ಸ್ ಗಳುವೆ ಅವೈಲಬಲ್ ಇರುತ್ತೆ ಇಷ್ಟಿಷ್ಟು ತಿನ್ನೋಕೆ ಪೆ ಮಾಡಿ ಯೌಜ್ ಮಾಡಬಹುದು.